ಬುಕ್ ಸ್ಟೋರ್ ಅಥವಾ ಜೆರಾಕ್ಸ್ ದುಃಖಾನ್ ಎನ್ನಬಹುದು.

ಮತ್ತು ಗ್ರೌಂಡಿನ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಕಟ್ಟಡವಿದೆ.

ಕ್ಲಿನಿಕ್ ನ ಹೆಸರು ಸಂಗಮೇಶ್ವರ ಕ್ಲಿನಿಕ್ .

ಮತ್ತು ಅಲ್ಲಿ ಅದೆ ಅವರ ಹಿಂಭಾಗದಲ್ಲಿ ಒಂದು ಚರ್ಚ್ ಇದೆ.

ಥ್ರೀ ನೈನ್ ಥ್ರೀ ಇಂದು ನಂಬರ್ ಪ್ಲೇಟ್ ನಂಬರ್ ಇದೆ.

ಕಂಬನೆಗಳು ಇವೆ ಮತ್ತು ಅಲ್ಲಿ ಒಂದು ಡಸ್ಟ್ ಬಿನ್ ಇದೆ.

ಈ ಕಟ್ಟಡದ ಮುಂಭಾಗದಲ್ಲಿ ಒಂದು ಗ್ರೌಂಡ್ ಇದೆ ಅಲ್ಲಿ--